ಇನ್ನೊಬ್ನು ಮೇಲ್ ಮೂರ್ ಸ್ಟೆಪ್ ಮೇಲ್ಗಡೆ ನಿಂತಿದ್ದಾನೆ ಇವರ ಸುತ್ತಮುತ್ತ ಮರಗಳು ಗಿಡಗಳು ಇವೆ.

ಇದ್ ಒಂದು ಪೋಸ್ಟ್ ಆಫೀಸ್ ಆಗಿದೆ ಇಲ್ಲಿ ಮೂರ್ ಚೇರ್ ಗಳು ಇಟ್ಟಿದ್ದಾರೆ.

ಒಂದು ಗ್ಲಾಸ್ ಟೇಬಲ್ ಅಲ್ಲಿ ಸ್ವಿಚ್ ಮತ್ತು ಕೇಕ್ ಅನ್ನು ಜೋಡಿಸ್ ಲಾಗಿದೆ.

ಇದೊಂದು ಗ್ಯಾರೇಜ್ ಆಗಿದೆ ಇಲ್ಲಿ ಬ್ಲಾಕ್ ಕಲರ್ ಕಾರೊಂದು ನಿಂತಿದೆ ಬ್ಯಾನೆಟ್ ಓಪನ್ ಆಗಿದೆ.

ಇದರಲ್ಲಿ ನೆಟ್ ಹಾಕಿ ಸೈಡ್ ಮಾಡಲಾಗಿದೆ ಅಲ್ಲೊಂದು ಟಯರ್ ಅನ್ನು ಇಟ್ಟಿದ್ದಾರೆ.

ಇದೊಂದು ಜಿಮ್ ಆಗಿದೆ ಈ ಜಿಮ್ ಅಲ್ಲಿ ವೇಟ್ಸ್ ಅನ್ನು ಅಲ್ಲಲ್ಲಿ ಟ್ರ್ಯಾಕ್ ಅಲ್ಲಿ ಇಟ್ಟಿದ್ದಾರೆ.

ಇಲ್ಲೊಂದು ಮರ ಇದೆ ಅದ್ರ ಪಕ್ಕದಲ್ಲಿ ಅಂಗಡಿಗಳು ಕಾಣುತ್ತಿದೆ.

ಇಲ್ಲಿ ವೆಯಿಟ್ಸ್ ಎಲ್ಲಾ ಅಲ್ಲಲ್ಲಿ ಇಟ್ಟಿದ್ದಾರೆ.

ಇಲ್ಲೊಂದು ಕಾರ ಲ್ಲಿ ಲೈಟ ನ್ನು ಹಾಕೊಂಡು ಹೋಗುತ್ತಿದ್ದಾನೆ ಇನ್ನೊಂದು ಬೋರ್ಡ್ ಇದೆ.

ಒಂದು ಹುಡುಗ ಮರದ ಮೇಲ್ಗಡೆ ನಿಂತಿದ್ದಾನೆ.

ಇದು ಒಂದು ಪೋಸ್ಟ್ ಆಫೀಸ್ ಆಗಿದೆ.

ಅಲ್ಲಲ್ಲಿ ಜನಗಲು ನಿಂತಿದ್ದಾರೆ ಅ ಕೆಲವರು ನಡಕೊಂಡು ಹೋಗುತ್ತಿದ್ದಾರೆ.

ಆ ಅಂಗಡಿ ಮುಂದೆ ಇನ್ನೊಂದು ವ್ಯಕ್ತಿ ನಿಂತಿದ್ದಾನೆ ಒಂದು ವ್ಯಕ್ತಿ ಚೇರ್ ಮೇಲ್ಗಡೆ ಕೂತಿದ್ದಾರೆ.

ಅದರ ಜೊತೆ ಒಂದು ಮೈಕ ನ್ನು ಕನೆಕ್ಟ್ ಮಾಡಲಾಗಿದೆ.

ಈ ಎಂಟ್ರೆನ್ಸ್ ನಲ್ಲಿ ಪಾಟ್ ಮತ್ತು ಗಿಡಗಳನ್ನು ಇಟ್ಟಿದ್ದಾರೆ.